ಇದು ನೋಡ್ರಿ ದರಾ ಬೇಂದ್ರೆ ಅವರ ಮನೆ ಎಷ್ಟ್ ಸಕ್ಕತ್ ಆಗಿ ಇದೆ ನೋಡ್ಲಿಕೆ.

ಗಾರ್ಡನ್ ಗಿರ್ಡೆನ್ ಎಲ್ಲ ಬೆಳ್ಸಿ ಎಷ್ಟು ಸಕ್ಕತ್ ಆಗಿ ಇಟ್ಟಿಕೊಂಡಿದ್ದಾರೆ ಇವರು ಒಬ್ರು ಕವಿ ಕವಿ ಅನ್ನಕಿನ ಬಾಳ ಚಲೋ ವ್ಯಕ್ತಿ.

ಇದು ಚೆನ್ನಾಗಿದೆ ಇದು ಏನೋ ಸ್ಟಡಿ ರೂಮ್ ಇದ್ದಂಗೆ ಇದೆ ಮತ್ತೆ ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಅದ್ರ ಮೇಲೆ ಏನೋ ಬರಿದಿದ್ದಾರೆ.